ಎಲ್ಲಾ ತರದ ವಿಷಯ ತಕಂತೆ ತಕಂತೆ ಇದೆ ಎಲ್ಲಾ ತರದ ಮಿನಗಳು ಇರುತ್ತವೆ .

ಒಬ್ಬ ಮನುಷ್ಯ ಮರ ಗಿಡಗಳನ್ನು ಸೈಡ್ ಸೈಡ್ ಗೆ ಇರುವಂತ ಸ್ಥಳದಲ್ಲಿ ಇಟ್ಟಿದ್ದಾರೆ.

ಇಲ್ಲಿ ನೋಡಬೇಕಂದ್ರೆ ಒಬ್ಬ ಮನುಷ್ಯ ಇದ್ದಾನೆ ಒಬ್ಬ ಹುಡುಗಿ ಇದ್ದಾಳೆ ಒಬ್ಬ ಜಾರ ಬಂಡಿ ಇರುವುದರಿಂದ ಅದನ್ನು ಜಾರುವ ವ್ಯವಸ್ಥೆಯನ್ನು ಮಾಡಿದ್ದಾರೆ .

ಇಲ್ಲಿ ನೀವು ನೋಡ್ಬೇಕಂದ್ರೆ ಒಂದು ಕಾಂಪ್ಲೆಕ್ಸ್ ಕೆಳಗೆ ಇರುವಂತ ಕಾರು ಗಳು ಹೋಂಡಾ ಕಾರು ಯಾವುದಾದರೂ ಕಂಪನಿ ಕಾರು ವೈಟ್ ಬ್ಲಾಕ್ --

ಒಂದೊಂದು ಕಲರ್ನಲ್ಲಿ ಇರುತ್ತದೆ ಮುಂತಾದ ದೊಡ್ಡ ದೊಡ್ಡ ಮಾರ್ಕೆಟಿ ನಲ್ಲಿ ಇರುತ್ತೇವೆ .